ಇದು ಒಂದು ಓಮ್ನಿ ಬಸ್ ಅಥವಾ ಸಿಟಿ ಬಸ್ ಅಂತ ಕರೀಬಹುದು. ನಾವ್ ಅಂದೇ ಸಿಟಿಯಿಂದ ಬೇರೆ ಸಿಟಿಗೆ ಹೋಗಬೇಕಾಗಿದೆ ಇವತಿಂದ ಪ್ರಯಾಣ ಮಾಡಬಹುದು .

ಇಲ್ಲಿ ನೋಡ್ರಿ ಮಾರ್ಕೆಟ್ ಗಳು ಈ ತರ ಎಲ್ಲಾ ಮಾರ್ಕೆಟ್ ಗಳಲ್ಲಿ ಇಲ್ಲಿ ಎಲ್ಲಾ ತರಹದ ಸಾಮಾನುಗಳು ಸಿಗುತ್ತವೆ.

ಬಸ್ ಸ್ಟಾಪ್ ಬಸ್ ಸ್ಟಾಪ್ ಗೋಯಲ್ಲಿ ಬೇರೆ ಬೇರೆ ಊರಿಗೆ ಹೋಗಬೇಕಾದರೆ ನಾವು ಬಸ್ ಗಳ ಮುಕಾಂತರ ಆಟೋ ಗಳ ಮುಕಾಂತರ ಹೋಗಬಹುದು.

ಈ ತರ ಮದುವೆದಲ್ಲಿ ಡೆಕೋರೇಷನ್ ಮಾಡಿಕೊಳ್ಳುತ್ತಾರೆ. ಇಲ್ಲಿ ನೋಡಿ ಈ ಡೆಕೋರೇಷನ್ ಎಷ್ಟು ಸಿಂಪಲ್ ಆಗಿ ಇರೋದು.